ಸಿ ಮತ್ತು ಸಿ ಪ್ಲಸ್ ಪ್ಲಸ್ ಸಿಎ ನಲ್ಲಿ ಕಂಡೀಶನಲ್ ಸ್ಟೇಟ್ಮೆಂಟ್ ಎಂಬ ಸ್ಪೋಕನ್ ಟ್ಯುಟೋರಿಯಲ್ ಗೆ ನಿಮಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಒಂದೇ ಸ್ಟೇಟ್ಮೆಂಟ್ ಅನ್ನು ಎಕ್ಸಿಕ್ಯೂಟ್ ಮಾಡುವುದು ಹೇಗೆ ಮತ್ತು ಸ್ಟೇಟ್ಮೆಂಟ್ ನ ಗುಂಪನ್ನು ಎಕ್ಸಿಕ್ಯೂಟ್ ಮಾಡುವುದು ಹೇಗೆ
ಎಂಬುದನ್ನು ನಾವು ಉದಾಹರಣೆಯೊಂದಿಗೆ ಕಲಿಯಲಿದ್ದೇವೆ ಹಾಗೂ ಕೆಲವು ಸಾಮಾನ್ಯವಾಗಿ ಆಗುವ ಎರರ್ ಗಳನ್ನೂ ಮತ್ತು ಅವುಗಳ ಪರಿಹಾರವನ್ನೂ ನೋಡಲಿದ್ದೇವೆ
ಈ ಟ್ಯುಟೋರಿಯಲ್ ಅನ್ನು ರೆಕಾರ್ಡ್ ಮಾಡುವಾಗ ನಾನು ಉಬುಂಟು ಆಪರೇಟಿಂಗ್ ಸಿಸ್ಟಮ್ನ1110 ನೇಆವೃತ್ತಿ ಮತ್ತು ಜಿಸಿಸಿ ಮತ್ತುgಕಂಪೈಲರ್ನ461 ನೇಆವೃತ್ತಿಯನ್ನು ಅನ್ನು ಉಪಯೋಗಿಸಿದ್ದೇನೆ
ಸ್ಟೇಟ್ಮೆಂಟ್ಸ್ ಅನ್ನು ಪೀಠಿಕೆಯೊಂದಿಗೆ ಪ್ರಾರಂಭಿಸೋಣ
ಸ್ಟೇಟ್ಮೆಂಟ್ ಎಂಬುದು ಪ್ರೊಗ್ರಾಮ್ ಎಕ್ಸಿಕ್ಯೂಟ್ ಆಗುವ ರೀತಿಯನ್ನು ನಿಯಂತ್ರಿಸುತ್ತದೆ
ಇದು ಯಾವ ಕೋಡ್ ಎಕ್ಸಿಕ್ಯೂಟ್ ಆಗಬೇಕು ಎಂಬುದನ್ನು ನಿರ್ಧರಿಸಲು ಸಹಾಯ ಮಾಡುತ್ತದೆ
ನಾವು ಕಂಡೀಶನ್ ಗಳು ಸರಿ ಅಥವಾ ತಪ್ಪು ಎಂಬುದನ್ನು ನಿರ್ಧಾರಿಸಬಹುದು
ನಾವು ಒಂದು ಸ್ಟೇಟ್ಮೆಂಟ್ ಅಥವಾ ಸ್ಟೇಟ್ಮೆಂಟ್ ಗಳ ಗುಂಪನ್ನು ಎಕ್ಸಿಕ್ಯೂಟ್ ಮಾಡಬಹುದು
ಇಫ್ ಸ್ಟೇಟ್ಮೆಂಟ್ ನ ಹರಿವನ್ನು ತಿಳಿಯೋಣ
ಇಲ್ಲಿ ಕಂಡೀಶನ್ ಸರಿಯಾಗಿದ್ದಲ್ಲಿ statement1ಎಕ್ಸಿಕ್ಯೂಟ್ ಆಗುತ್ತದೆ ಕಂಡೀಶನ್ ತಪ್ಪಾಗಿದ್ದಲ್ಲಿ ಸ್ಟೇಟ್ಮೆಂಟ್ ಟು ಎಕ್ಸಿಕ್ಯೂಟ್ ಆಗುತ್ತದೆ
ಈಗ ನಾವು ಎಲ್ಸ್ ಇಫ್ ಸ್ಟೇಟ್ಮೆಂಟ್ ನ ಹರಿವನ್ನು ತಿಳಿಯೋಣ
ಇಲ್ಲಿ ಕಂಡೀಶನ್ ಒನ್ ಸರಿಯಾಗಿದ್ದಲ್ಲಿ ಸ್ಟೇಟ್ಮೆಂಟ್ ಒನ್ ಎಕ್ಸಿಕ್ಯೂಟ್ ಆಗುತ್ತದೆ ಕಂಡೀಷನ್1 ತಪ್ಪಾಗಿದ್ದಲ್ಲಿ ಮತ್ತೊಂದು ಕಂಡೀಶನ್ ಆದ ಕಂಡೀಷನ್2 ಅನ್ನು ಪರಿಶೀಲಿಸುತ್ತದೆ ಕಂಡೀಷನ್2 ಸರಿಯಾಗಿದ್ದಲ್ಲಿ statement3ಎಕ್ಸಿಕ್ಯೂಟ್ ಆಗುತ್ತದೆ ಮತ್ತು ಕಂಡೀಷನ್2 ತಪ್ಪಾಗಿದ್ದಲ್ಲಿ statement2ಎಕ್ಸಿಕ್ಯೂಟ್ ಆಗುತ್ತದೆ
ಈಗ ನಮ್ಮ ಪ್ರೊಗ್ರಾಮ್ ಅನ್ನು ನೋಡೋಣ
ನಾನೀಗಾಗಲೇ ಪ್ರೊಗ್ರಾಮ್ ಅನ್ನು ಎಡಿಟರ್ ನಲ್ಲಿ ಟೈಪ್ ಮಾಡಿದ್ದೇನೆ
ಹಾಗಾಗಿ ಅದನ್ನು ಒಪನ್ ಮಾಡೋಣ
ನಮ್ಮ ಫೈಲ್ ನ ಹೆಸರು ಇಫ್ ಎಸ್ ಟಿ ಎಮ್ ಟಿ ಡಾಟ್ c ಎಂದು ಗಮದಲ್ಲಿಡಿ
ಈ ಪ್ರೊಗ್ರಾಮ್ ನಲ್ಲಿ ಎರಡು ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿದು ಕೆಲವು ಕಂಡೀಶನ್ ಗಳನ್ನು ಪರಿಶೀಲಿಸುತ್ತೇವೆ
ಈಗ ಕೋಡ್ ಅನ್ನು ವಿವರಿಸುತ್ತೇನೆ
ಇದು ನಮ್ಮ ಹೆಡರ್ ಫೈಲ್
ಇದು ನಮ್ಮ ಮೈನ್ ಫಂಕ್ಷನ್
ಇಲ್ಲಿ ನಾವು ಮೂರು ಇಂಟಿಜರ್ ವೇರಿಯೇಬಲ್ ಆ b ಮತ್ತು ಸಮ್ ಗಳನ್ನು ಡಿಕ್ಲೇರ್ ಮಾಡಿದ್ದೇವೆ
ಇಲ್ಲಿ ನಾವು ಯೂಸರ್ ಇಂದ ಇನ್ಪುಟ್ ಕೇಳುತ್ತಿದ್ದೇವೆ
a ಮತ್ತು b ಯ ಮೌಲ್ಯವನ್ನು ಯೂಸರ್ ಕೊಡುತ್ತಾನೆ
ಮೌಲ್ಯಗಳನ್ನು ವೇರಿಯೇಬಲ್ a ಮತ್ತು ವೇರಿಯೇಬಲ್ b ಯಲ್ಲಿ ಇಡಲಾಗುತ್ತದೆ
ಸ್ಕ್ಯಾನ್ ಎಫ್ ಫಂಕ್ಷನ್ ಡಾಟಾವನ್ನು ಕಂಸೋಲ್ ಇಂದ ಪಡೆಯುತ್ತದೆ ನಂತರ ಕೊಟ್ಟ ವೇರಿಯೇಬಲ್ ನಲ್ಲಿ ಇಡುತ್ತದೆ
ಸ್ಕಾನ್ಫ್ ನಲ್ಲಿರುವ ಫಾರ್ಮ್ಯಾಟ್ ಸ್ಪೆಸಿಫೈರ್ ಡಾಟಾದ ಟೈಪ್ ಅನ್ನು ತಿಳಿಯಲು ಸಹಾಯ ಮಾಡುತ್ತದೆ
ಇಲ್ಲಿರುವ ಪರ್ಸೆಂಟ್ ಡಿ ನಾವು ಇಂಟಿಜರ್ ಡಾಟಾ ಟೈಪ್ ಅನ್ನು ಉಪಯೋಗಿಸುತ್ತಿದ್ದೇವೆ ಎಂಬುದನ್ನು ಸೂಚಿಸುತ್ತದೆ
ಇಲ್ಲಿ a ಮತ್ತು b ಯ ಮೌಲ್ಯಗಳನ್ನು ಕೂಡುತ್ತೇವೆ
ಮೊತ್ತವನ್ನು ಸಮ್ ನಲ್ಲಿ ಇಡುತ್ತೇವೆ
ನಂತರ ಫಲಿತಾಂಶವನ್ನು ಪ್ರಿಂಟ್ ಮಾಡುತ್ತೇವೆ
ಇದು ನಮ್ಮ ಇಫ್ ಸ್ಟೇಟ್ಮೆಂಟ್
ಇಲ್ಲಿ ಸಮ್ ಇಪ್ಪತ್ತಕ್ಕಿಂತ ದೊಡ್ಡದೇ ಎಂದು ಕಂಡೀಶನ್ ಪರಿಶೀಲಿಸುತ್ತೇವೆ
ಕಂಡೀಶನ್ ಸರಿಯಾಗಿದ್ದಲ್ಲಿ ಸಮ್ ಈಸ್ ಗ್ರೇಟರ್ ದೆನ್ ಟ್ವೆಂಟಿ ಎಂದು ಪ್ರಿಂಟ್ ಮಾಡುತ್ತೇವೆ
ಈಗ ಈ ಲೈನ್ ಗಳನ್ನು ಕಮೆಂಟ್ ಮಾಡೋಣ
ಇದು ನಮ್ಮ ರಿಟರ್ನ್ ಸ್ಟೇಟ್ಮೆಂಟ್
ಈಗ ಸೇವ್ ಒತ್ತಿ
ಮೊದಲು ಇಫ್ ಸ್ಟೇಟ್ಮೆಂಟ್ ನ ಎಕ್ಸಿಕ್ಯೂಶನ್ ನೋಡೋಣ
ನಿಮ್ಮ ಕೀಬೋರ್ಡ ನಲ್ಲಿ Ctrl Alt ಮತ್ತು T ಕೀ ಗಳನ್ನು ಒಮ್ಮೆಗೇ ಒತ್ತಿ ಟರ್ಮಿನಲ್ ವಿಂಡೊ ಅನ್ನು ಓಪನ್ ಮಾಡಿ
ಕಂಪೈಲ್ ಮಾಡಲು gccಸ್ಪೇಸ್ ಇಫ್ ಎಸ್ ಟಿ ಎಮ್ ಟಿಡಾಟ್ c ಸ್ಪೇಸ್ ಹೈಫನ್ ಒ ಸ್ಪೇಸ್ ಇಫ್ಎಂದು ಟೈಪ್ ಮಾಡಿ Enter ಒತ್ತಿ
ಎಕ್ಸಿಕ್ಯೂಟ್ ಮಾಡಲು ಡಾಟ್ ಸ್ಲ್ಯಾಶ್ ಇಫ್ ಎಂದು ಟೈಪ್ ಮಾಡಿ Enter ಒತ್ತಿ
ಎಂಟರ್ ದ ವ್ಯಾಲ್ಯೂ ಆಫ್ a ಎಂಡ್ b ಎಂದು ತೋರಿಸುತ್ತದೆ
ಹತ್ತು ಮತ್ತು ಹನ್ನೆರಡು ಎಂದು ಮೌಲ್ಯಗಳನ್ನು ಕೊಡುತ್ತೇನೆ
ಸಮ್ ಆಫ್ a ಎಂಡ್ b ಈಸ್ ಟ್ವೆಂಟಿಟು
ಸಮ್ ಈಸ್ ಗ್ರೇಟರ್ ದಾನ್ ಟ್ವೆಂಟಿ ಎಂದು ಔಟ್ ಪುಟ್ ತೋರಿಸುತ್ತದೆ
ಈಗ ನಮ್ಮ ಪ್ರೊಗ್ರಾಮ್ ಗೆ ಹಿಂತಿರುಗಿ
ಇನ್ನೊಂದು ಕಂಡೀಶನ್ ಅನ್ನು ಪರಿಶೀಲಿಸೋಣ
ಇಲ್ಲಿಂದ ಕಮೆಂಟ್ ತೆಗೆಯುತ್ತೇನೆ
ಇಲ್ಲಿ ಕಮೆಂಟ್ ಮಾಡುತ್ತೇನೆ
ಈಗ ಸೇವ್ ಒತ್ತಿ
ಇದು ನಮ್ಮ ಎಲ್ಸಿಫ್ ಸ್ಟೇಟ್ಮೆಂಟ್
ಇಲ್ಲಿ ನಾವು ಸಮ್ ಹತ್ತಕ್ಕಿಂತ ದೊಡ್ಡದೇ
ಎಂದು ಇನ್ನೊಂದು ಕಂಡೀಶನ್ ಅನ್ನು ಪರಿಶೀಲಿಸೋಣ
ಕಂಡೀಶನ್ ಸರಿಯಾಗಿದ್ದಲ್ಲಿ ಸಮ್ ಈಸ್ ಗ್ರೇಟರ್ ದೆನ್ ಟೆನ್ ಎಂಡ್ ಲೆಸ್ ದೆನ್ ಟ್ವೆಂಟಿ ಎಂದು ಪ್ರಿಂಟ್ ಮಾಡುತ್ತೇವೆ
ಈಗ ನಮ್ಮ ಟರ್ಮಿನಲ್ ಗೆ ಹಿಂತಿರುಗಿ
ಮೊದಲಿನಂತೆ ಕಂಪೈಲ್ ಮಾಡಿ
ಮೊದಲಿನಂತೆ ಎಕ್ಸಿಕ್ಯೂಟ್ ಮಾಡೋಣ
ಎಂಟರ್ ದ ವ್ಯಾಲ್ಯೂ ಆಫ್ a ಎಂಡ್ b ಎಂದು ತೋರಿಸುತ್ತದೆ
ಹತ್ತು ಮತ್ತು ಎರಡು ಎಂದು ಮೌಲ್ಯಗಳನ್ನು ಕೊಡುತ್ತೇನೆ
ಸಮ್ ಆಫ್ a ಎಂಡ್ b ಈಸ್ ಟ್ವೆಲ್ವ್
ಸಮ್ ಈಸ್ ಗ್ರೇಟರ್ ದಾನ್ ಟೆನ್ ಎಂಡ್ ಲೆಸ್ ದಾನ್ ಟ್ವೆಂಟಿ ಎಂದು ಔಟ್ ಪುಟ್ ತೋರಿಸುತ್ತದೆ
ಪ್ರಾಂಪ್ಟ್ ಅನ್ನು ಕ್ಲಿಯರ್ ಮಾಡುತ್ತೇನೆ
ಈಗ ನಮ್ಮ ಪ್ರೊಗ್ರಾಮ್ ಗೆ ಹಿಂತಿರುಗಿ
ಇಲ್ಲಿ ಮತ್ತು ಇಲ್ಲಿಂದ ಕಮೆಂಟ್ ಅನ್ನು ತೆಗೆಯುತ್ತೇನೆ
ಈಗ ಸೇವ್ ಒತ್ತಿ
ಮೇಲಿನ ಎರಡೂ ಕಂಡೀಶನ್ ಗಳೂ ತಪ್ಪಾಗಿದ್ದಲ್ಲಿ ಸಮ್ ಈಸ್ ಲೆಸ್ ದೆನ್ ಟೆನ್ ಎಂದು ಪ್ರಿಂಟ್ ಮಾಡುತ್ತೇವೆ
ಇದು ನಮ್ಮ ಎಲ್ಸ್ ಸ್ಟೇಟ್ಮೆಂಟ್
ಈಗ ಎಕ್ಸಿಕ್ಯೂಟ್ ಮಾಡಿ ನೋಡೋಣ
ನಮ್ಮ ಟರ್ಮಿನಲ್ ಗೆ ಹಿಂತಿರುಗಿ
ಮೊದಲಿನಂತೆ ಕಂಪೈಲ್ ಮಾಡಿ
ಮೊದಲಿನಂತೆ ಎಕ್ಸಿಕ್ಯೂಟ್ ಮಾಡಿ
ಎಂಟರ್ ದ ವ್ಯಾಲ್ಯೂ ಆಫ್ a ಎಂಡ್ b ಎಂದು ತೋರಿಸುತ್ತದೆ
ಮೂರು ಮತ್ತು ಐದು ಎಂದು ಮೌಲ್ಯಗಳನ್ನು ಕೊಡುತ್ತೇನೆ
ಸಮ್ ಆಫ್ a ಎಂಡ್ b ಈಸ್ ಏಟ್
ಸಮ್ ಈಸ್ ಲೆಸ್ ದೆನ್ ಟೆನ್ ಎಂದು ಔಟ್ ಪುಟ್ ತೋರಿಸುತ್ತದೆ
ಈಗ ನಾವು ಸಾಮಾನ್ಯವಾಗಿ ಆಗುವ ಕೆಲವು ಎರರ್ ಗಳನ್ನು ನೋಡೋಣ
ನಮ್ಮ ಪ್ರೊಗ್ರಾಮ್ ಗೆ ಹಿಂತಿರುಗಿ
ಇಲ್ಲಿ ಇಫ್ ಸ್ಟೇಟ್ಮೆಂಟ್ ನ ಕೊನೆಯಲ್ಲಿ ಸೆಮಿಕೊಲನ್ ಅನ್ನು ಟೈಪ್ ಮಾಡುತ್ತೇನೆ ಎಂದೆಣಿಸಿ
ಈಗ ಏನಾಗುತ್ತದೆ ಎಂದು ನೋಡೋಣ
ಸೇವ್ ಒತ್ತಿ
ಎಕ್ಸಿಕ್ಯೂಟ್ ಮಾಡೋಣ
ನಮ್ಮ ಟರ್ಮಿನಲ್ ಗೆ ಹಿಂತಿರುಗಿ
ಮೊದಲಿನಂತೆ ಕಂಪೈಲ್ ಮಾಡೋಣ
ಎಲ್ಸ್ ವಿತೌಟ್ ಅ ಪ್ರಿವಿಯಸ್ ಇಫ್ ಎಂದು ಎರರ್ ತೋರಿಸುತ್ತದೆ
ನಮ್ಮ ಪ್ರೊಗ್ರಾಮ್ ಗೆ ಹಿಂತಿರುಗಿ
ಇದು ಸಿಂಟಾಕ್ಸ್ ಎರರ್
ಇಫ್ ಸ್ಟೇಟ್ಮೆಂಟ್ ಯಾವಾಗಲೂ ಸೆಮಿಕೊಲನ್ ನಿಂದ ಅಂತ್ಯಗೊಳ್ಳುವುದಿಲ್ಲ
ಮತ್ತು ಎಲ್ಸಿಫ್ ಸ್ಟೇಟ್ಮೆಂಟ್ ಇಫ್ ಸ್ಟೇಟ್ಮೆಂಟ್ ಇಲ್ಲದೆ ಕೆಲಸ ಮಾಡುವುದಿಲ್ಲ
ಈಗ ಎರರ್ ಅನ್ನು ಸರಿಪಡಿಸೋಣ
ಇಲ್ಲಿ ಸೆಮಿಕೊಲನ್ ಅನ್ನು ಡಿಲೀಟ್ ಮಾಡಿ
ಈಗ ಸೇವ್ ಒತ್ತಿ
ಎಕ್ಸಿಕ್ಯೂಟ್ ಮಾಡೋಣ
ಟರ್ಮಿನಲ್ ಗೆ ಹಿಂತಿರುಗಿ
ಮೊದಲಿನಂತೆ ಕಂಪೈಲ್ ಮಾಡಿ
ಮೊದಲಿನಂತೆ ಎಕ್ಸಿಕ್ಯೂಟ್ ಮಾಡಿ
ಎಂಟರ್ ದ ವ್ಯಾಲ್ಯೂ ಆಫ್ a ಎಂಡ್ ಬ್
ಮೂರು ಮತ್ತು ಆರು ಎಂದು ಮೌಲ್ಯಗಳನ್ನು ಕೊಡುತ್ತೇನೆ
ಸಮ್ ಆಫ್ a ಎಂಡ್ b ಈಸ್ ನೈನ್
ಸಮ್ ಈಸ್ ಲೆಸ್ ದಾನ್ ಟೆನ್ ಎಂದು ಔಟ್ ಪುಟ್ ತೋರಿಸುತ್ತದೆ
ಈಗ ಇದೇ ಪ್ರೊಗ್ರಾಮ್ ಅನ್ನು c ನಲ್ಲಿ ಹೇಗೆ ಎಕ್ಸಿಕ್ಯೂಟ್ ಮಾಡುವುದೆಂದು ನೋಡೋಣ
ನಮ್ಮ ಪ್ರೊಗ್ರಾಮ್ ಗೆ ಹಿಂತಿರುಗಿ
ಇಲ್ಲಿ ಕೆಲವನ್ನು ಬದಲಾಯಿಸುತ್ತೇನೆ
Shift Ctrl ಮತ್ತು S ಕೀ ಗಳನ್ನು ನಿಮ್ಮ ಕೀಬೋರ್ಡ್ ನಲ್ಲಿ ಒಂದೇ ಬಾರಿಗೆ ಒತ್ತಿ
ಈಗ ಫೈಲ್ ಅನ್ನು ಡಾಟ್ ಸಿಪಿಪಿ ಎಂಬ ಎಕ್ಸ್ಟೆಂಶನ್ ನೊಂದಿಗೆ ಸೇವ್ ಮಾಡಿ
ಸೇವ್ ಒತ್ತಿ
ಹೆಡರ್ ಫೈಲ್ ಅನ್ನು ಐಒಸ್ಟ್ರೀಮ್ ಎಂದು ಬದಲಾಯಿಸೋಣ
ಯೂಸಿಂಗ್ ಸ್ಟೇಟ್ಮೆಂಟ್ ಅನ್ನು ಇಲ್ಲಿ ಸೇರಿಸೋಣ
ಈಗ ಸರ್ಚ್ ಫಾರ್ ಎಂಡ್ ರಿಪ್ಲೇಸ್ ಟೆಕ್ಸ್ಟ್ ಎಂಬ ಆಪ್ಶನ್ ಒತ್ತಿ
ಪ್ರಿನ್ಟ್ ಎಫ್ ಸ್ಟೇಟ್ಮೆಂಟ್ ಅನ್ನು ಸಿಔಟ್ ಸ್ಟೇಟ್ಮೆಂಟ್ ಇಂದ ರಿಪ್ಲೇಸ್ ಮಾಡಿ
ರಿಪ್ಲೇಸ್ ಆಲ್ ಒತ್ತಿ ಮತ್ತು ಸೇವ್ ಒತ್ತಿ
ಈಗ ಇಲ್ಲಿರುವ ಕ್ಲೋಸಿಂಗ್ ಬ್ರಾಕೆಟ್ ಗಳನ್ನು ಡಿಲೀಟ್ ಮಾಡಿ
ಸ್ಕ್ಯಾನ್ ಎಫ್ ಸ್ಟೇಟ್ಮೆಂಟ್ ಅನ್ನು ಸಿಇನ್ ಸ್ಟೇಟ್ಮೆಂಟ್ ಇಂದ ರಿಪ್ಲೇಸ್ ಮಾಡಿ
c ನಲ್ಲಿ ಲೈನ್ ಅನ್ನು ರೀಡ್ ಮಾಡಲು ಸಿಇನ್ ಫಂಕ್ಷನ್ ಉಪಯೋಗಿಸುವುದರಿಂದ ಸಿಇನ್ ಮತ್ತು ಎರಡು ಕ್ಲೋಸಿಂಗ್ ಆಂಗಲ್ ಬ್ರಾಕೆಟ್ ಗಳನ್ನು ಟೈಪ್ ಮಾಡಿ
ಈಗ ಫಾರ್ಮಾಟ್ ಸ್ಪೆಸಿಫೈರ್ ಗಳನ್ನು ಡಿಲೀಟ್ ಮಾಡಿ
ಮತ್ತು ಆಂಪರ್ಸಾಂಡ್ ಅನ್ನು ಡಿಲೀಟ್ ಮಾಡಿ
ಇಲ್ಲಿ ಅನ್ನು ಡಿಲೀಟ್ ಮಾಡಿ ಮತ್ತು ಎರಡು ಕ್ಲೋಸಿಂಗ್ ಆಂಗಲ್ ಬ್ರಾಕೆಟ್ ಅನ್ನು ಟೈಪ್ ಮಾಡಿ
ಪುನಃ ಆಂಪರ್ಸಾಂಡ್ ಮತ್ತು ಕ್ಲೋಸಿಂಗ್ ಬ್ರಾಕೆಟ್ ಗಳನ್ನು ಡಿಲೀಟ್ ಮಾಡಿ
ಈಗ ಸೇವ್ ಒತ್ತಿ
ಇಲ್ಲಿ ಕ್ಲೋಸಿಂಗ್ ಬ್ರಾಕೆಟ್ ಮತ್ತು ಗಳನ್ನು ಡಿಲೀಟ್ ಮಾಡಿ
ಈಗ ಬ್ಯಾಕ್ ಸ್ಲ್ಯಾಶ್ ಎನ್ ಮತ್ತು ಫಾರ್ಮಾಟ್ ಸ್ಪೆಸಿಫೈರ್ ಅನ್ನು ಡಿಲೀಟ್ ಮಾಡಿ
ಈಗ ಎರಡು ಒಪನಿಂಗ್ ಆಂಗಲ್ ಬ್ರಾಕೆಟ್ ಅನ್ನು ಟೈಪ್ ಮಾಡಿ
ಪುನಃ ಎರಡು ಒಪನಿಂಗ್ ಆಂಗಲ್ ಬ್ರಾಕೆಟ್ ಮತ್ತು ಡಬಲ್ ಕೋಟ್ಸ್ ಒಳಗೆ ಬ್ಯಾಕ್ ಸ್ಲ್ಯಾಶ್ ಎನ್ ಎಂದು ಟೈಪ್ ಮಾಡಿ
ಇಲ್ಲಿಯೂ ಕ್ಲೋಸಿಂಗ್ ಬ್ರಾಕೆಟ್ ಅನ್ನು ಡಿಲೀಟ್ ಮಾಡೋಣ
ಈಗ ಪುನಃ ಇಲ್ಲಿ ಮತ್ತು ಇಲ್ಲಿ ಕ್ಲೋಸಿಂಗ್ ಬ್ರಾಕೆಟ್ ಅನ್ನು ಡಿಲೀಟ್ ಮಾಡಿ
ಈಗ ಸೇವ್ ಒತ್ತಿ
ಎಕ್ಸಿಕ್ಯೂಟ್ ಮಾಡೋಣ
ಟರ್ಮಿನಲ್ ಗೆ ಹಿಂದಿರುಗಿ
ಪ್ರಾಂಪ್ಟ್ ಅನ್ನು ಕ್ಲಿಯರ್ ಮಾಡುತ್ತೇನೆ
ಕಂಪೈಲ್ ಮಾಡಲು g ಸ್ಪೇಸ್ ಇಫ್ಸ್ಟ್ಮ್ಟ್ ಡಾಟ್ ಸಿಪಿಪಿ ಸ್ಪೇಸ್ ಹೈಫನ್ ಒ ಸ್ಪೇಸ್ ಇಫ್ ಒನ್ ಎಂದು ಟೈಪ್ ಮಾಡಿ
ಇಫ್ಸ್ಟ್ಮ್ಟ್ ಡಾಟ್ c ಯ ಐಎಫ್ ಔಟ್ ಪುಟ್ ಪಾರಾಮೀಟರ್ ಒವರ್ ರೈಟ್ ಆಗದಿರಲು ಇಲ್ಲಿ ಐಎಫ್1 ಎಂದು ಇದೆ
ಈಗ Enter ಒತ್ತಿ
ಎಕ್ಸಿಕ್ಯೂಟ್ ಮಾಡಲು ಡಾಟ್ ಸ್ಲ್ಯಾಶ್ ಐಎಫ್1 ಎಂದು ಟೈಪ್ ಮಾಡಿ Enter ಒತ್ತಿ
ಎಂಟರ್ ದ ವ್ಯಾಲ್ಯೂ ಆಫ್ a ಎಂಡ್ ಬ್
ನಾನು ಇಪ್ಪತ್ತು ಮತ್ತು ಹತ್ತು ಎಂದು ಮೌಲ್ಯಗಳನ್ನು ಕೊಡುತ್ತೇನೆ
ಸಮ್ ಆಫ್ a ಎಂಡ್ b ಈಸ್ ಥರ್ಟಿ
ಸಮ್ ಈಸ್ ಗ್ರೇಟರ್ ದೆನ್ ಟ್ವೆನ್ಟಿ
ಎಂದು ಔಟ್ ಪುಟ್ ತೋರಿಸುತ್ತದೆ
ಇಲ್ಲಿಗೆ ಈ ಟ್ಯುಟೋರಿಯಲ್ ಅಂತ್ಯಗೊಳ್ಳುತ್ತದೆ
ಈಗ ನಮ್ಮ ಸ್ಲೈಡ್ ಗೆ ಹಿಂದಿರುಗಿ
ಸಾರಾಂಶ ತಿಳಿಯೋಣ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಕಲಿತ ಅಂಶಗಳು160 ಇಫ್ ಸ್ಟೇಟ್ಮೆಂಟ್ ಉದಾಹರಣೆಗೆ ಇಫ್ ಕಂಡೀಶನ್ ಮತ್ತು ಎಲ್ಸಿಫ್ ಸ್ಟೇಟ್ಮೆಂಟ್ ಉದಾಹರಣೆಗೆ ಎಲ್ಸ್ ಇಫ್ ಕಂಡೀಶನ್
a ಎಂಬುದು b ಗಿಂತ ದೊಡ್ಡದೋ ಅಥವಾ ಸಣ್ಣದೋ ಎಂದು ಪರಿಶೀಲಿಸಲು ಒಂದು ಪ್ರೊಗ್ರಾಮ್ ಅನ್ನು ಅಸೈನ್ಮೆಂಟ್ ಆಗಿ ಬರೆಯಿರಿ
ಸುಳಿವು160 ಇಫ್ ಸ್ಟೇಟ್ಮೆಂಟ್ ಅನ್ನು ಉಪಯೋಗಿಸಿ
ಆ b ಅಥವಾ c ಗಳಲ್ಲಿ ಯಾವುದು ದೊಡ್ಡದು ಎಂದು ಪರಿಶೀಲಿಸಲು ಮತ್ತೊಂದು ಪ್ರೊಗ್ರಾಮ್ ಬರೆಯಿರಿ
ಸುಳಿವು160 ಎಲ್ಸ್ ಇಫ್ ಸ್ಟೇಟ್ಮೆಂಟ್ ಅನ್ನು ಉಪಯೋಗಿಸಿ
ಕೆಳಗಿನ ಲಿಂಕ್ ನಲ್ಲಿರುವ ವೀಡಿಯೋವನ್ನು ನೋಡಿರಿ
ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ಅನ್ನು ವಿವರಿಸುತ್ತದೆ
ಒಳ್ಳೆಯ ಬ್ಯಾಂಡ್ ವಿಡ್ತ್ ಇಲ್ಲದಿದ್ದಲ್ಲಿ ನೀವು ಇದನ್ನು ಡೌನ್ ಲೋಡ್ ಮಾಡಿ ನೋಡಬಹುದು
ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ಟೀಮ್ ಸ್ಪೋಕನ್ ಟ್ಯುಟೋರಿಯಲ್ ಗಳನ್ನು ಉಪಯೋಗಿಸಿ ಕಾರ್ಯಗಾರವನ್ನು ನಡೆಸುತ್ತದೆ
ಆನ್ ಲೈನ್ ಪರೀಕ್ಷೆಯಲ್ಲಿ ತೇರ್ಗಡೆಹೊಂದಿದವರಿಗೆ ಸರ್ಟಿಫಿಕೇಟ್ ಕೊಡುತ್ತದೆ
ಹೆಚ್ಚಿನ ಮಾಹಿತಿಗಾಗಿcontactspoken tutorialorg ಗೆ ಬರೆಯಿರಿ
ಸ್ಪೋಕನ್ ಟ್ಯುಟೋರಿಯಲ್ ಟಾಕ್ ಟು ಎ ಟೀಚರ್ ಪ್ರೊಜಕ್ಟ್ ನ ಒಂದು ಭಾಗವಾಗಿದೆ
ಇದು ರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯಿಂದ ಬೆಂಬಲಿತವಾಗಿದೆ
ಈ ನಿಯೋಗದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯು ಕೆಳಗಿನ ಲಿಂಕ್ ನಲ್ಲಿ ದೊರೆಯುತ್ತದೆ
ಈ ಟ್ಯುಟೋರಿಯಲ್ ನ ಅನುವಾದಕಿ ಬೆಂಗಳೂರಿನಿಂದ ಚೇತನಾ ಮತ್ತು ಪ್ರವಾಚಕ ಐ ಐ ಟಿ ಬಾಂಬೆಯಿಂದ ವಾಸುದೇವ
ಧನ್ಯವಾದಗಳು